ಅದು ಅಲ್ಲಾ ಅಂತ ಇಲ್ಲಿ ಇವೆಲ್ಲಾ ಬ್ರಾಂಡ್ ಐಟಮ್ಸ್ ಸಿಗತ್ತೆ.

ಹೇಗೆ ನೋಡಿದರು ಒಂದು ಮನೆ ತರ ಕಾಣಸ್ತಾ ಇದೆ ಇದು ಯಾರ್ದು ಮನೆ ಅರ್ಥ ಆಗ್ತಾ ಇಲ್ಲಾ ಬಟ್ .